ಆರ್_ಸಿ_ಸಿ ಗೆ ಹಾಕಿ ಕ್ಯೂರಿಂಗ್ಗೆ ಟೈಮ್ ಬಿಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಬೇಕು ಆಕ್ಚುವಲ್ಲಿ ಕ್ಯೂರಿಂಗ್ ಆಗೋಕೆ.

ಅಂತಾನೆ ಕರೆಯೋದು ಅಕ್ಚುಲಿ ಹೆಚ್ಚಾಗ ಸಿಗಲ್ಲ ಇದು ಮೋಸ್ಟ್ಲಿ ಸೀಸನ್ ಗೆ ಒಂದ್ ಟೈಮ್ ಅಷ್ಟೇ ಅನ್ಸುತ್ತೆ ಸಿಗೋದು ಒಂದು ನಾಲಕ್ಕ್ ತಿಂಗಳು ಆರ್ ತಿಂಗಳು ಏಳು ತಿಂಗಳು ಎಂಟ್ ತಿಂಗಳಿಗೊಂದ್ ಸಲ ಸಿಗುವಂತಹ ಹಣ್ಣ ಇದು ಬಟ್ ಇದು ಆರೋಗ್ಯಕ್ಕೆ ಒಳ್ಳೇದು ದ್ರಾಕ್ಷಿ ತಿನ್ನೋದ್ರಿಂದ ಬ್ಲಾಕ್ ದ್ರಾಕ್ಷಿ .

ಮೋಸ್ಟ್ಲಿ ಕಾಶಿ ಹರಿದ್ವಾರ ಥರ ಕಾಣ್ತಾ ಇದೆ ಬಟ್ --

ಇದ್ ಯಾವ್ದೋ ಕಾರ್ ಸ್ಕ್ರಾಪ್ ಅನ್ಸುತ್ತೆ ಸ್ಕ್ರಾಪ ಅಥವಾ ಏನದು ರೇ ರಿಸೈಕಲಿಂಗ್ ಮಾಡ್ತಾವ್ರ ಗೊತ್ತಿಲ್ಲ ಅಂದ್ರೆ ಮತ್ತೆ ಪುನರ್ ನಿರ್ಮಾಣ ಮಾಡೋ ಕಾರ್ಯಕ್ರಮ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಸ್ಕ್ರಾಪ್ ಅನ್ಸುತ್ತೆ.

ಯಾವ್ದ್ ಇದು ಪೊಟೆಟೋಸ್ . ಇದು ಭೂಮಿ ಒಳಗಡೆ ಬೆಳೆಯೋದು ಬಟ್ ಇದು ಪೊಟೆಟೋ ಆ ಕೆಲವೊಬ್ಬರು ಜಾಸ್ತಿ ಯೂಸ್ ಮಾಡ್ತಾರೆ ಕೆಲವರು ಕಮ್ಮಿ ಯೂಸ್ ಮಾಡ್ತಾರೆ. ದಿನ ಆರೋಗ್ಯಕ್ಕೆ ಒಳ್ಳೇದು ಅಂತಾನೂ ಹೇಳಬಹುದು ಪೊಟೆಟೋ ತಿನ್ನೋದರಿಂದ.